ಇದು ಒಂದು ದೊಡ್ಡದಾದ ಗುಡ್ಡವನ್ನು ಪ್ರದೇಶ ಎಂದು ನಮಗೆ ತಿಳಿದು ಬರುತ್ತದೆ.

ಇಲ್ಲಿ ಹಲವು ವಿವಿದ ರೀತಿಯ ಪಾಕೆಟ್ ಗಳನ್ನು ನಾವು ಕಾಣುತ್ತೇವೆ.

ಈ ಪರಿಸರ ನೋಡಲು ತುಂಬ ಸುಂದರವಾಗಿದೆ ಮತ್ತು ಮನೋಹರವಾಗಿದೆ.

ಇದರ ಸುತ್ತುವರಿದ ಭಾಗದಲ್ಲಿ ಹಲವು ದೊಡ್ಡ ದೊಡ್ಡದಾದ ಕಲ್ಲಿನ ಗುಡ್ಡಗಳನ್ನು ನಾವು ಕಾಣುತ್ತೆವೆ.

ಈ ಗಾಲಿಗಳು ನೋಡಲು ತುಂಬಾ ಸುಂದರವಾಗಿದ್ದು ಒಟ್ಟಾರೆಯಾಗಿ ಈ ದೃಶ್ಯ ನೋಡಲು ತುಂಬಾ ಸುಂದರವಾಗಿದೆ.

ಇದು ಒಂದು ಹೋಟೆಲಿನ ಮುಂಭಾಗದ ದೃಶ್ಯವಾಗಿದೆ.

ಇಲ್ಲಿ ಮೆಲ್ಬಾಗದಲ್ಲಿ ಲೈಟಿಂಗ್ ವ್ಯವಸ್ಥೆ ಅನ್ನು ಅಳವಡಿಸಿದ್ದಾರೆ.

ಇಲ್ಲಿ ಒಂದು ದೊಡ್ಡದಾದ ಕೆಂಪು ಬಣ್ಣದ ಗಾಡಿಯನ್ನು ನಾವು ಕಾಣುತ್ತೇವೆ.

ಆತನ ಹಿಂಭಾಗದಲ್ಲಿ ಬಟ್ಟೆಗಳನ್ನು ನಾವು ಕಾಣಬಹುದು.

ಇದರ ಮೇಲ್ಬಾಗದಲ್ಲಿ ಎಂ_ವಿ ಅಗಡಿ ಕಾಂಪ್ಲೆಕ್ಸ್ ಮತ್ತು ಸಂತೋಷ್ ಏಜೆನ್ಸಿ ಎಂದು ಇಂಗ್ಲಿಷ್ ನಲ್ಲಿ ಬರೆದಿದ್ದಾರೆ.

ಇಲ್ಲಿ ನೀರು ಕಲ್ಲಿನ ಮೇಲಿನಿಂದ ಇಳಿದು ಬರುತ್ತಿರುದನ್ನು ನಾವು ಕಾಣುತ್ತೇವೆ.

ಇದರ ಮುಂಭಾಗದಲ್ಲಿ ಕೆಲವು ವ್ಯಕ್ತಿಗಳು ನಡೆದುಕೊಂಡು ಹೋಗುತ್ತಿರುದನ್ನು ನಾವು ಕಾಣುತ್ತೆವೆ.